ಇದ್ ನೋಡ್ರಿ ಬಹ ಚೆನ್ನಾಗ್ ಕಾನಾಕ್ ಹಂತೈತಿ ಎಲ್ಲ ಪಿಕ್ಚರ್ ದೇವಸ್ಥಾನ ಇದ್ದಂಗ ಅಯ್ತ್ರ-

ಯೇನ ಪಕ್ಕ ಸ್ವಲ್ಪ ಸ್ವಲ್ಪ ಏನೋ ಗಿಡಾ ಇದ್ದಂಗ್ ಅದಾವ್ ರೀ-

ಇದು ನೋಡ್ರಿ ಯಾವ್ದೋ ಬ್ಯಾಂಕ್ ರೀ ಇದು-

ಸನ್ನ ಇದು ದೊಡ್ಡ ಬಿಲ್ಡಿಂಗ್ ಇವ್ರಿ-

ನಮ್ಮ ಮನೆ ಸುತ್ತ ಮುತ್ತ ಕಾಡು ಗದ್ದೆ ತೋಟ ಇದೆ ಅಲೊಂದು ಇವತ್ ಅರ್ವಾತ್ ನವಿಲ್ಗಳು ಓಡಾಡತಾ ಇರ್ತಾವೆ ಸಿಕ್ಕಾಪಟ್ಟೆ ಚೆನಾಗಿರೋತೇ ನೋಡ್ಲಿಕೆ.

ಇದು ನೋಡ್ರಿ ಯಾವ್ದೋ ಬುಕ್ ಸ್ಟಾಲ್ ಇರ್ಬೇಕು-

ಯೆರಡು ಹುಡುಗರು ನಿಂತಿದ್ದಾರೆ ಮತ್ತು ದೋಡದ್ದು ಒಂದು ಮೈದಾನ್ ಕಾಣಿಸಲು ಬರುತಿದೆ ಬಿಲ್ಡಿಂಗ್ ಹಿಂದ್ಗಡೆ ಒಂದು ಮರವಿದೇ.

ಇದು ಬಾರಿ ಅಯ್ತಿ ಬಾರಿ ಮಾಡ್ಯಾರ ಚೀನಾ--

ಆಟ ಆಡಾಕ ಮಕ್ಕಳಿಗೆ ಎಲ್ಲ ಆಟ ಆಡಾಕ--

ಯಾವ್ ಜಾಗ ಅಂತ ನಮ್ಗ್ ಇನ್ನು ಗೊತ್ತಿಲ್ರಿ-

ಟೇಬಲ್ ಇದೆ ಇದನ್ನು ಎಲ್ಲಾ ಟೇಬಲ್ ಮೇಲೆ ಇಟ್ಟಿದಾರೆ ಮದ್ಯಾನದ ಕಪ್ಪು ಬಣ್ಣದ--

ಟೇಬಲ್ ಇದೆ ಇದನ್ನು ಎಲ್ಲಾ ಟೇಬಲ್ ಮೇಲೆ ಇಟ್ಟಿದಾರೆ ಮದ್ಯಾನದ ಕಪ್ಪು ಬಣ್ಣದ--

ಮರ ಮೂರು ತರನ ಶೇಪ್ ಕೊಟ್ ಮಾಡ್ಯಾರ್ ನೋಡ್ರಿ ಚೆನ್ನಾಗ್ ಕಾನಾಕ್ ಹತ್-

ಈ ಪ್ಲೇಸ್ ಯಾವದೋ ಮೇ ಬಿ ಎಂಟ್ರನ್ಸ್ ಅನ್ಕೊಂತೀನಿ ಅಲ್ಲೊಂದ್ ಬಿಲ್ಡಿಂಗ್ ಕಟಾಕತಾರ.

ಕೇರ್ ಫೀಲ್ಡ್ ಅಂತ ಬರ್ದಾಯಿತಿ ದೊಡ್ಡ ಬಿಲ್ಡಿಂಗ್ --

ಅದರ ಬಗ್ಗೆ ಇಲ್ಲಿ ಏನೋ ಒಂದು ಮನಿ ಕಂಡಂಗ್ ಆಯ್ತ್ ಮನಿ ಇದ್ದಂಗ್ ಅಯ್ತ್ರಿ-

ಪಕ್ಕದಾಗ್ ನಿತ್ಕಳಕ್ಕೆಲ್ಲ ಜಾಗ ಐ--

ವಕ್ತ ನಿತ್ಕಣಕ್ ಎಲ್ಲ ಜಾಗ ಅಯ್ತಿ-

ಇದು ಒಂದು ಫಂಕ್ಷನ್ ಹಾಲ್ ಹೊಸಾದ್ ಫಂಕ್ಷನ್ ಹಾಲ್ .